ಮತ್ತು ಇಲ್ಲಿಂದ ಒಂದು ದೊಡ್ಡದಾದಂತ ಬಸು ಕೂಡ ಹೋಗ್ತಾಯಿದೆ ಇಲ್ಲಿ ತಗಡಿನ ಶೇಡು ಮಾಡಿದರೆ.

ಈ ಚಿತ್ರದಲ್ಲಿ ನೋಡುವುದೇನಪ್ಪಾ ಅಂತ ಅಂದ್ರೆ ಇದೊಂದು ಕಾರ್ ಗ್ಯಾರೇಜ್ ಅಂತಾನೆ ಹೇಳಬಹುದು ಈ ಗ್ಯಾರೇಜಿನ ಒಳಗಡೆ ಕಾರ್ ತೊಳೆಯಲು ಕಾರನ್ನು ಬಿಟ್ಟಿದ್ದಾರೆ ಮತ್ತು ಅದರ ಪಕ್ಕದಲ್ಲಿ ಕಬ್ಬಿಣದಿಂದ --

ಇದು ಒಂದು ದೊಡ್ಡದಾದಂತಹ ಬಿಡ್ಡಿಂಗ್ ಅಂತಾನೆ ಹೇಳ್ಬೋದು ಈ ಬಿಡ್ಡಿಂಗ್ ಇನ ಮುಂದೆ ಐದು ಗಾಡಿಗಳು ನಿಂತ್ ಆರು ಗಾಡಿಗಳು ನಿಂತಿದಾವೆ.

ಈ ಚಿತ್ರದಲ್ಲಿ ನೋಡುವುದು ಏನಪ್ಪಾ ಅಂತ ಅಂದ್ರೆ ಇದು ಒಂದು ಇದು ಒಂದು ದೊಡ್ಡದಾದಂತಹ ಗುಡಿ ಅಂತಾನೆ ಹೇಳಬಹುದು ಈ ಗುಡಿಯ ಒಳಗಡೆ ಸಾಕಷ್ಟು--

ಈ ಚಿತ್ರದಲ್ಲಿ ನೋಡುವದೇನಪ್ಪಾ ಅಂತ ಅಂದ್ರೆ ಇದು ಒಂದು ಕುರಿ ಸಾಕಾಣಿಕೆ ಅಂತಾನೆ ಹೇಳಬಹುದು ಇದರ ಇದರ ಸ್ಟೇಜ್ ಮೇಲೆ --

ಮೂರು ಜನರಲ್ಲಿ ಒಬ್ಬ ನೀಲಿ ಕಲರ್ ಶರ್ಟ್ ಹಾಕಿದ್ದಾನೆ ನೀಲಿ ಕಲರ್ ಶರ್ಟ್ ಮನುಷ್ಯನಿಂದೆ ಒಂದು ಬಕಿಟ್ ಕೂಡ ಕಾಣ್ತಾ ಇದೆ ಬಕಿಟಿ ನ ಕೆಳಗಡೆ ಕಡಿಯನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನೋಡುವುದೇನೆಪ್ಪ ಅಂತ ಅಂದ್ರೆ ಇದು ಒಂದು ಇದು ಒಂದು ಟೇಬಲ್ ಅಂತಾನೆ ಹೇಳಬಹುದು.

ಒಳಗಡೆ ಇಬ್ಬರು ಮನುಷ್ಯರಿದ್ದಾರೆ ಮತ್ತು ಒಬ್ಬ ಮನುಷ್ಯ ಹಳದಿ ಕಲರ್ ಟಿಶರ್ಟ್ ಹಾಕಿದ್ದಾನೆ ಮತ್ತು ಇನ್ನೊಬ್ಬ ಮನುಷ್ಯ --